ಒಂದು ಸ್ಟೇಡಿಯಂ ಇದೆ. ಸ್ಟೇಡಿಯಂ ಅಲ್ಲಿ ಜನಗಳೆಲ್ಲ ಕೂತಿದ್ದಾರೆ ನಿಂತಿದ್ದಾರೆ ಡಿಜಿಟಲ್ ಟಿವಿ ಅನ್ನು ಕೂಡ

ಎಲ್ಲ ತರುವುದು ಒಂದು ಸ್ಟಾಲ್ ಇದೆ. ಓಡಾಡ್ತಾ ಇದಾರೆ ಲೈಟ್ಗಳೆಲ್ಲ ಬಿಟ್ಟಿದ್ದಾರೆ.

ಹಳೇದಾಗಿದೆ ಹಾಗೇನೇ ಇದು ಒಂದು ಕರಿಗಿಡಗಳಿವೆ ಜನಗಳೆಲ್ಲಾ ನಿಂತಿದಾರೆ ಇಲ್ಲಿ.

ಇದು ಒಂದು ಏರ್ ಸ್ಟೈಲನ್ನು ಮಾಡಕ್ಕೆ ರಡಿಯನ್ನು ಮಾಡ್ತಾಯಿದರೆ ಏರ್ಸ್ ಅನ್ನ ಕಟ್ ಮಾಡ್ತಾಯಿದರೆ ಮತ್ತೆ ಇಲ್ಲಿ ಒಂದು ಕ್ಲಿಪ್ಪನ್ನ ಕೂಡ ಆಕಿದರೆ. ಯ್ಯಾವದು ಸಿರಪ್ಗಳನ್ನೆಲ್ಲ ಇಟ್ಟಿದರೆ ಕೂಡ ಇಲ್ಲಿ.

ಇಲ್ಲಿ ಗಿಡಗಳೆಲ್ಲ ಇದಾವೆ ಮತ್ತೆ ಇಲ್ಲಿ ಬಂಡೆಗಳೆಲ್ಲ ಇದಾವೆ ಮತ್ತೆ ಇಲ್ಲಿ ಜಾಗಗಳೆಲ್ಲ ಇದಾವೆ ಗಿಡಮರಗಳೆಲ್ಲ ಇದಾವ.